ಪಕ್ಕದಲ್ಲಿ ಯಲ್ಲೋ ಬೋರ್ಡ್ ಮೇಲೆ ವೆಸ್ಟೆರ್ನ್ ಯೂನಿಯನ್ ಅಂತ ಬರೆದಿದೆ.

ಇಲ್ಲಿ ಕೆಲವು ಜನ ಬ್ಲಾಕ್ ಚೇರ್ ಇನ ಮೇಲೆ ಕೂತಿದ್ದಾರೆ.

ಅದರ ಪಕ್ಕದಲ್ಲಿ ನಾವು ಮಸೀದಿಯನ್ನು ನೋಡಬಹುದು.

ಇದು ಜಿಮ್ ಏರಿಯಾ ಅಕ್ಕ ಪಕ್ಕದಲ್ಲಿ ಬೇರೆ ಬೇರೆ ವೇಟ್ಸ್ ಗಳು ಇದೆ.

ಪಕ್ಕದಲ್ಲಿ ಒಂದು ಬಾಜಾ ಬಾಟಲ ಇದೆ ಮತ್ತೆ ಒಂದು ನೀರ ಬಾಟಲ ಇದೆ.

ಇಲ್ಲಿ ನಾವು ಕಾರುಗಳು ಆಟೋಗಳು ಮತ್ತು ಗಾಡಿಗಳನ್ನು ನೋಡಬಹುದು.